ಇದು ಟು ಥೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ --

ಐದ್ ಜನ ಮಕ್ಳು ಪ್ರೊಜಕ್ಟ್ ಮಾಡ್ತಿದ್ದಾರ.

ಈ ಎಕ್ಸಸೈಸ್ ಮಾಡಿದ್ರೆ ನಮ್ಮ್ ಹೆಲ್ಲ್ ನಾವು ಹೆಲ್ತಿಯಾಗಿರ್ತಿವಿ .

ಇಲ್ಲಿ ಆಕಾ ಡ್ಯಾನ್ಸ್ ಮಾಡ ಕತ್ತಾಳ ನಾವು --